ಮುಂದ್ ಮೂರ್ ಕೌಂಟರ್ ಇದೆ ಕೌಂಟರ್ ಮೇಲೆ ಫ್ಯಾನ್ ಇದೆ ಬ್ಲೂ ಕಲರ್ ಪೋಲ್ ಇದೆ ಅದ್ರ ಮೇಲೆ ಬೋರ್ಡ್ ಇದೆ ರೆಡ್ ಕಲರದು ಏನೋ ಬರದಿದ್ದು.

ಅಷ್ಟ ದೊಡ್ಡ ದೊಡ್ಡ ಪೋರಿಗಳು ಆಂಟಿಗಳು ಅದಾರ .

ಮಗಲಾಗ್ ಒಂದ್ ಕಾರ್ ಅದ್ ಒಂದ್ ಬಿಲ್ಡಿಂಗ್ ಅದ್ ಸರ್ವಿಸ್ ಸೆಂಟರ್ ಅಂತ--

ಕ್ರಿಶ್ಚಿಯನ್ರು ಒಂದು ಫಕ್ಷನ್ ಹಾಲ್ ಅದ್ ಅದ್ರಲ್ಲಿ ಚರ್ಚ್ ಅದ್ ಒಬ್ಬ ಹಾಡ್ ಹಾಡ್ಲ ಕತ್ತನ್ ಒಬ್ಬಮೈಕ್ ಮಾಡ್ ಕತ್ತನ್ ಅಲ್ಲ ಹಿಂದ ಒಂದು ಪ್ಲಸ್ ಚಿನ್ನೆ ಹಾಕ್ಯರ್.

ಹಿಂದೊಂದ್ ಕಾರ್ ಅದ್ ಹಿಂದ್ ಪಂಪ್ ಅದ್ ಅಲೊಂದ್ ವೈಟ್ ಕಲರ್ ಗೋ--